ಅವುಗಳು ಸುಂದರವಾಗಿ ವಸ್ತುಗಳು ಕಾಣುತ್ತಿವೆ ಇದು ಈ ಚಿತ್ರದ ಮಹತ್ವವಾಗಿದೆ.

ಹಾಗು ಚಂದ್ರನ ಬಿಂಬವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ವ್ಯಕ್ತಿಗಳು ಮಾಂಸವನ್ನು ಕಟ್ ಮಾಡುವುದನ್ನು ನಾವು ಕಾಣುತ್ತೆವೆ.

ಕಲ್ಲುಗಳು ಈ ಚಿತ್ರದಲ್ಲಿ ಕಂಡು ಬರುತ್ತವೆ ಹಾಗು ದೊಡ್ಡ ದೊಡ್ಡ ಗಿಡ ಮರಗಳು ಹಾಗು ಕಲ್ಲುಗಳನ್ನು ಗುಡ್ಡ ಬೆಟ್ಟಗಳನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಆನೆಯ ಸೊಂಡಿಲಿನಂತಹ ಕಟ್ಟಿಗೆಯಿಂದ ಮಾಡಿರುವಂತಹ ವಸ್ತುವನ್ನು ನಾವು ಕಾಣಬಹುದು ಹಾಗೂ ಬಿಳಿ ಮತ್ತು ಗೋಲ್ಡನ್ ಕಲರ್ ಗೋಣೆಯನ್ನು --

ಹಾಗೂ ಇವುಗಳನ್ನು ಎರಡು ಚಿಡವೆ ಗಳನನ್ನ ಮಧ್ಯದಲ್ಲಿ ಇವುಗಳನ್ನು ಇಟ್ಟಿದ್ದಾರೆ ಹಾಗೂ ಒಬ್ಬ ಮನುಷ್ಯನು ಕೆಂಪ್ ಶರ್ಟ್ ಅನ್ನು ಧರಿಸಿ ಏನು ಕೆಲಸವನ್ನು ಮಾಡುವುದನ್ನು ನಾವು ನೋಡಬಹುದಾಗಿದೆ.